ಇದು ದೊಡ್ಡ್ ಜಲಪಾತ ನದಿ ತರ ಕಾಣಿಸ್ತಾ ಐತೆ ಆಹ್ಹ್ ತುಂಬಾ ಚೆನ್ನಾಗಿರುತ್ತೆ ನದಿ ಅಂದ್ರೆ ಆಹ್ಹ್ ಶಬ್ದ ಪರಿಸರದಲ್ಲಿ ನೋಡೋಕೆ ತುಂಬಾ ಖುಷಿ ಭಾರಿ ಖುಷಿಯಾಗುತ್ತೆ ನೋಡೋಕೆ .

ಇದೊ ಹಳೆ ಕಟ್ಟಡ ಅನ್ಸತ್ತೆ ಇದು ನಮ್ಮ ಹಂಪಿ ಅಂದ್ರೆ ನೋಡೋಕೆ ಈ ಕಡೆ ಅಹ್ ಆ ಕಂಬಗಳು ಸಂಗೀತ ಅಂದ್ರೆ ಮುಟ್ಟಿದ್ರೆ ಸ ರೀ ಗ ಮ ಪ ಅಂತ ಹಂಪಿ ಯಲ್ಲಿ ಬರತ್ತೆ ಆ ಥರ ಈ ಕಡೆ ಕಂಬಗಳು ಇದಾವೆ .

ಇದು ಹಾಳಗಕ್ಕಲ್ಲಾ ಬಿದ್ಬಿಟ್ಟಿದೆ ಸ್ವಲ್ಪ ಸ್ವಲ್ಪ ಅಲ್ಲಿ ರಕ್ಷಣೆ ಮಾಡ್ಬೇಕು ನಮ್ ಹಳೆ ಕಟ್ಟಡಗಳನ್ನ --

ಇದು ಬಹುಶಃ ನನಿಗೆ ಅನ್ಸೋ ಮಟ್ಟಿಗೆ ಹೊಸಪೇಟೆ ಅನ್ಸತ್ತೆ ಇದು ಹೊಸಪೇಟೆ ರೋಡ್ ದಾರಿ ಅನ್ಸತೈತೆ .

ಗೋಪು ಏನೋ ಹಳೆ ಮೂರ್ತಿಗಳು ಕೆತ್ತನೆ ಮಾಡಿದಾರೆ.

ಎಲ್ಲಾ ಚನಾಗಿದಾವೆ ಗೋಡೆ ಮೇಲೆ ಇರೋ ಪೈಂಟ್ ಎಲ್ಲಾವೂ ಹಳೆ ಹಳೆ ವು ಅವರದೊಂದ್ ದೇವ್ರ್ ಹಾಕಿದಾರೆ ಒಂದ್ ಮಹಿಳೆಯನು ಕೊಡತ್ತರ ಹಿಡ್ಕೊಂಡ್ ಇರೋದು ಹಾಕಿದಾರೆ .